ಅವತ್ತಿಂದ ಚೆನ್ನಾಗಿರ್ತಿತ್ತು ವರ್ಷ್ದಲ್ಲಿ ಎರಡೇ ಜತೆ ತಕೊಂಡತಿದ್ರು ಇಲ್ಲಿಕೂಡ ಎಷ್ಟೋ ತರದ ಬಟ್ಟೆಗಳು ಇರ್ತಿತ್ತು ನಮಗೆ ಎಲ್ಲ ಬಟ್ಟೆಗಳು ಬೇಕು ಅಂತ ಅನಸ್ತಇತ್ತು ಆದ್ರೆ ತುಂಬಾ ಜಾಸ್ತಿ --

ಈವೆನಿಂಗ್ ಕೇಕ ಐಸ್ ಕ್ರೀಮ್ ಗಳೆಲ್ಲಾ ನೋಡ್ತಾ ಇದ್ರೆ ನನಿಗಂತೂ ಬಾಯಿಗೆ ನೀರು ಯಾಕಂದ್ರೆ ನಾವು ಕೂಡ ಈವೆನಿಂಗ್ ಬೇಕರಿ ಲಿ ಹೋದ್ರೆ ಕೇಕ ಎಲ್ಲ ಕೂಡ

ಇದು ಒಂದು ಆಟ ಆಡುವುದು ಇವರೇ ನಮ್ಮ್ ಪಕ್ಕದಲ್ಲೇ ಒಂದ್ ಸ್ಕೂಲ್ ಇದೆ ಹೆಚ್ ಯಸ್ ಸ್ಕೂಲ್ ಅಂತ ಅಲ್ಲಿ ಕೂಡ ನಮ ಅಕ್ಕನ ಮಕ್ಕಳುನ ನಾವು ಕರ್ಕೊಂಡ್--